ಕೋಣೆಯ ಮೇಲ್ಗಡೆ ಸ್ವಲ್ಪ ಸಾಮಾನುಗಳನ್ನು ಕೂಡ ಇಟ್ಟಿದ್ದಾರೆ.

ಬಹು ರಸ್ತೆಯ ಪಕ್ಕದಲ್ಲಿ ಅಂಗಡಿಯ ಎದುರುಗಡೆ ತುಂಬಾ ಬೈಕ್ ಗಳು ಕೂಡ ನಿಂತಿವೆ.

ಹಾಗು ಗಿಡಮರಗಳು ಕೂಡ ಬೆಳೆದು ನಿಂತಿವೆ.

ಎದ್ರುಗಡೆ ಒಬ್ಬ ವ್ಯಕ್ತಿಯು ನೀಲಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ನಿಂತಿದ್ದಾನೆ.

ಅದೇ ರೀತಿಯಾಗಿ ಎದುರಗಡೆ ಒಬ್ಬ ಮಾಳಿಯು ಕೂಡ ನಿಂತಿದ್ದಾಳೆ.

ಹಾಗು ಅಂಗಡಿಯ ಎದುರುಗಡೆ ವಿವಿಧ ಬಣ್ಣಗಳ ಬಲೂನ್ಸ್ ಗಳಿಂದ ಅಲಂಕಾರವನ್ನು ಕೂಡ ಮಾಡಿದ್ದಾರೆ.

ಹಾಗು ಆತನು ಕಾಲಿಗೆ ಶೂಸ್ ಅನ್ನು ಕೂಡ ದರಸಿದ್ದಾನೆ.

ಅದೇ ರೀತಿಯಾಗಿ ಪ್ರಾಜೆಕ್ಟ್ಟರ್ ಅನ್ನು ಕೂಡ ಕೂಡಿಸಿದ್ದಾರೆ.

ಇಲ್ಲಿ ಎದ್ರುಗಡೆ ವೇದಿಕೆಯ ಮೇಲ್ಗಡೆ ಇಬ್ಬರು ವ್ಯಕ್ತಿಗಳು ತಮ್ಮ ತಲೆಗೆ ಗುಲಾಬಿ ಬಣ್ಣದ ಬಟ್ಟೆಯನ್ನು ಸುತ್ತಿಕೊಂಡಿದ್ದಾರೆ.

ದೇವಾಲಯದ ಸುತ್ತಮುತ್ತಲೂ ಗಿಡಮರಗಳು ಕೂಡ ಬೆಳೆದುನಿಂತಿವೆ.

ಇಲ್ಲಿ ಎದುರಗಡೆ ಒಬ್ಬ ವ್ಯಕ್ತಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ನಿಂತಿದ್ದಾನೆ.

ಇಲ್ಲಿ ಎದುರದೆ ಒಂದು ಅಂಗಡಿಯ ಮೇಲ್ಗಡೆ ಸಾಯಿಬಾಬ ಆಟೋ ಮೊಬೈಲ್ಸ್ ಎಂಬ ಬೋರ್ಡ್ ಅನ್ನು ಹಚ್ಚಿದ್ದಾರೆ.

ನೆಲದ ಮೇಲೆ ಚಿಕ್ಕ ಚಿಕ್ಕ ಹುಲ್ಲು ಕೂಡ ಬೆಳೆದುನಿಂತಿದೆ.

ಅದೇ ರೀತಿಯಾಗಿ ಗುಡಿಸಲ ಎದುರುಗಡೆ ಚಿಕ್ಕ ಚಿಕ್ಕ ಹುಲ್ಲು ಕೂಡ ಬೆಳಿದಿದೆ.

ಬೋರ್ಡ್ನ ಮೇಲ್ಗಡೆ ಬಾಲಾಜಿ ಮ್ಯೂಸಿಕಲ್ ಬ್ರಾಸ್ ಬ್ಯಾಂಡ್ ಡಾಟ್ ಕೊ ಎಂದು ಕೂಡ ಬರೆದಿದ್ದಾರೆ.

ಅಂಗಡಿಯ ಒಳಗಡೆ ತುಂಬ ಬ್ಯಾಂಡ್ ಗಳನ್ನು ಗೋಡೆಗೆ ನೇತು ಹಾಕಿದ್ದಾರೆ.

ಎದುರುಗಡೆ ಒಂದು ಬ್ಯಾನರ್ ನ ಮೇಲೆ ಪಾಸ್ಪೋರ್ಟ್ ಆ ಫ್ರೆಶ್ ಅಂಡ್ ರಿನಿವಲ್ ಎಂದು ಕೂಡ ಬರೆದಿದ್ದಾರೆ.

ಎಡ ಜುಮ್ಮಾರ್ ಗಳನ್ನು ಕೂಡ ನೇತು ಹಾಕಿದ್ದಾರೆ.

ಇಲ್ಲಿ ಎದ್ರುಗಡೆ ಒಂದು ದೇವರ ರಥವಿದೆ ರಥಕ್ಕೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ.

ಅದೇ ರೀತಿಯಾಗಿ ಟೇಬಲ್ ನ ಮೇಲ್ಗಡೆ ಫೋನ್ ಪೇ ಯ ಬೋರ್ಡ್ ಅನ್ನು ಇಟ್ಟಿದ್ದಾರೆ.

ಇಲ್ಲಿ ಎದುರುಗಡೆ ಒಂದು ಬೇಕರಿ ಯು ಇದೆ ಬೆ --

ಮೇಲ್ಗಡೆ ಒಂದು ಬೋರ್ಡ್ ಅನ್ನು ಹಚ್ಚಿದ್ದಾರೆ.

ಇದು ಒಂದು ಬಸ್ ನಿಲ್ದಾಣವಾಗಿದೆ ಬ--

ಎದುರುಗಡೆ ಒಂದು ಕೆಂಪು ಬಣ್ಣದ ಬಸ್ ಕೂಡ ಬರುತ್ತಿದೆ.

ಅದೇ ರೀತಿಯಾಗಿ ಸ್ವಲ್ಪ ಜನರು ಕುರ್ಚಿಯ ಮೇಲ್ಗಡೆ ಕುಳಿತು ಊಟವನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಎದ್ರುಗಡೆ ಮನೆಗಳಿವೆ ಮನೆಗಳ ಪಕ್ಕದಲ್ಲಿ ಒಂದು ದೇವಾಲಯ ಕೂಡ ಇದೆ.

ದೇವಾಲಯದ ಮೇಲ್ಗಡೆ ಕೇಸರಿ ಬಣ್ಣದ ಬಾವುಟವನ್ನು ಕೂಡ ಹಚ್ಚಿದ್ದಾರೆ.

ಅಂಗಡಿ ಎದ್ರುಗಡೆ ಎರಡು ಬೈಕ್ ಗಳು ಕೂಡ ಇವೆ.

ಇಲ್ಲಿ ಎದುರುಗಡೆ ಒಂದು ದೇವಾಲಯವು ಇದೆ.

ಇಲ್ಲಿ ಎದ್ರುಗಡೆ ಒಂದು ದೊಡ್ಡ ಕೋಣೆ ಇದೆ.

ಹಾಗು ಅವಳು ಕೂದಲಿಗೆ ಕೆಂಪು ಬಣ್ಣದ ಕ್ಲಿಪ್ ಗಳನ್ನು ಕೂಡ ಹಚ್ಚುಕೊಂಡಿದ್ದಾಳೆ.

ಇಲ್ಲಿ ಎದ್ರುಗಡೆ ಒಂದು ಹಡಗು ನಿಂತಿದೆ.

ತಲೆಗೆ ಬಿಳಿ ಬಣ್ಣದ ಕ್ಯಾಪ್ ಅನ್ನು ಕೂಡ ಹಾಕಿಕೊಂಡಿದ್ದಾರೆ.

ಹಾಗೂ ಒಬ್ಬ ವ್ಯಕ್ತಿ ಕ್ಯಾಮ್ರ ದ ಕಡೆಗೆ ನೋಡುತ್ತಿದ್ದಾನೆ.

ಮತ್ತೊಬ್ಬ ವ್ಯಕ್ತಿಯು ತನ್ನ ಕೈಯಲ್ಲಿ ನೋಟ್ ಬುಕ್ ಅನ್ನು ಹಿಡಿದುಕೊಂಡಿದ್ದಾನೆ.

ಹಾಗು ಟೇಬಲ್ನ ಮೇಲ್ಗಡೆ ಒಂದು ಕಂಪ್ಯೂಟ್ರಾನ್ನು ಇಟ್ಡಿದ್ದಾರೆ.

ಹಾಗೂ ಟಾನಿಕ್ ಬಾಟಲ್ ಗಳನ್ನು ಕೂಡ ಇಟ್ಟಿದ್ದಾರೆ.